ಯಾರೋ ಕಸ್ಟಮರ್ಸಿದ್ದಾರೆ ಈ ಕಡೆ ಆ ಕಡೆಯಲ್ಲ ] ಎಷ್ಟು ಬೇಕು ಬರ್ತಾರೆ.

ಆ ಕಡೆ ಈ ಕಡೆನೂ ಸಹ ಎರಡು ಕೂತ್ಕೊಂಡಿರೋದ್ರಿಂದ ಬಿಟ್ಕೊಂಡು ಸಹ ನೋಡ್ತಾ ನಿಂತಿದ್ದಾರೆ.

ಇಲ್ಲಿ ಸ್ಟೂಡೆಂಟ್ ಗಳು ಟೆಬ ಡೆಸ್ಕ್ ಮೇಲೆ ಎಲ್ಲ ಕೂರಿಸಿದರೆ ಬಲೂನ್ ಎಲ್ಲ ತುಂಬಾ ಚನ್ನಾಗಿ ಕಟ್ಟಿದರೆ ನಂತರ ಎಲ್ಲ ಇದರೆ ಫಂಕ್ಷನ್ ಸಹ ಮಾಡತ್ತಾ ಇದ್ದಾರೆ.